ಓಂ ಸಾಯಿ ಹೇರ್ ಕಟಿಂಗ್ ಸಲೂನ್ ಅಂತ ಇದೆ ಸಾಯಿ ಹೇರ್ ಕಟಿಂಗು--

ಈ ಕಡೆ ಜಂಡ ಹಿಡ್ಕೊಂಡು ಒಬ್ರು ನಿಂತಿದ್ದಾರೆ ಆ ಕಡೆ ಹಲವಾರು ಜನಗುಳಿದರೆ.

ಕಾಜು ಇವೆ ಬದಾಮ್ ಇವೆ ಕೌಂಟರ್ ಗೆ ಏನೊ ಮೆರ್ಸಿಂದ್ ಇದೆ ಆ ಕಡೆ ಆಲಮರಿಗಳಿವೆ ಏನೇನೊ ಇವೆ.

ಮೂರ್ತಿಗಳಿದಾವೆ ಆ ಕಡೆ ಲೈಟಿದೆ ಒಬ್ರು ಮನುಷ್ಯರಿದಾರೆ ಈ ಕಡೆ ಒಬ್ರು ಮನುಷ್ಯರಿದಾರೆ.

ಇಲ್ಲಿ ಇಬ್ಬರು ಹೆಣ್ಣಮಕ್ಳು ಇದಾರೆ ಈ ಕಡೆ ಗಿಡ ಇದೆ ಒಂದು ಕುರ್ಚಿ ಇದೆ ಚಪ್ಪಲಿಗಳು ಇವೆ.

ಬೆಡ್ ಇದೆ ಈ ಕಡೆ ಗಾಜಿದೆ ಕುರ್ಚಿ ಇದೆ.

ಮತ್ತು ಕಚ್ರ ಬಹಳ ಬಿದ್ದಿದೆ ಇದನ್ನು ಕ್ಲೀನ್ ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತೇ--

ಗುರು ನಾನಕ್ ಪಬ್ಲಿಕ್ ಸ್ಕೂಲ್ ಇದೆ ಬೀದರ್ ನಲ್ಲಿ ಇದೆ ಇದು.

ಇದೊಂದ್ ದಿಲ್ ಅಂತ ಬರ್ದಿಂದದ ಒಂದು ಕುರ್ಚಿ ಇಟ್ಟಿಂದದ.

ಮತ್ತೊಂದು ಒಳಗಡೆ ಏನೋ ಇದು ಬರೆದಿದ್ ಇದೆ.

ಇದು ಒಂದು ವಾಟರ್ ಪಾರ್ಕ್ ಇದೆ.

ಇಲ್ಲಿ ವಾಟರ್ ಸ್ಲೈಡಿಂಗ್ ಗಳು ಇವೆ.

ಆಕಡೆ ಮತ್ತೆ ದುಖಾನ್ ಇದೆ ಇಲ್ಲಿ ಒಬ್ರು ಮನುಷ್ಯರು ನಿಂತಿದ್ದಾರೆ.

ಅದರ ಬಾಜು ಕಾರ್ ನಿಂತಿದೆ ಕಾಣಿಸ್ತಾ ಇಲ್ಲ ಹಿಂದೆ ಗಾರ್ಡನ್ ಇದೆ.

ಇದು ಒಂದು ಫ್ರಿಡ್ಜ್ ಗಳ ದೂಖಾನ್ ಇದೆ.

ಎಲ್ಲೋ ಕಲರ್ ಡೇಸ್ ಹಾಕಿದ್ದಾರೆ ಹೆಲ್ಮೆಟ್ ಧರಿಸಿದರೆ.

ಒಂದು ಗಿಡವಿದೆ ಮತ್ ಆ ಕಡೆ ಒಂದು ಕಾರ್ ನಿಂತಿದೆ.

ಕಡೆಯೊಂದು ಟವರ್ ಇದೆ ಮತ್ತು ಈ ಕಡೆ ಒಂದು ಬೇವಿನ ಗಿಡ ಇದೆ.

ಹೈ ಪೈ ಹೇರ್ ಸಲುನ್ ಅಂಡ್ ಮೆನ್ಸ್ ಪಾರ್ಲರ್ ಅಂತಿದೆ.

ಒಂದು ಬೋರ್ಡ್ ಇದೆ ಒಂದು ನೀರಿನ ಕ್ಯಾನ್ ನೀರಿನ್ ಬಾಟಲ್ ಇದೆ.

ಇಲ್ಲಿ ವಾ ಒಂದು ವಾಣಿ ಇದೆ ಒಂದು ತಬಲ ಇದೆ ಮತ್ --

ಒಬ್ರು ಕುಂತ್ ಕುಳ್ತಿದಾರೆ ಒಬ್ರು ಲೇಡಿಸ್ ವಾಣಿನ ಹಿಡ್ಕೊಂಡ್ ಕುಂತಿದಾರೆ.

ಒಂದು ಟೂವೇಸ್ ನಿಂತಿದೆ ಒಂದು ಸ್ಪ್ಲೆಂಡರ್ ನಿಂತಿದೆ.

ಶ್ರೀ ಮಾರ್ಕೆಟಿಂಗ್ ಅಸೋಸಿಯೇಟ್ಸ್ ಸಪ್ಲೈಯರ್ ಬೀದರ್ ಅಂತ ಇದೆ.

ನಾಕ ಫ್ಯಾನ್ ಇವೆ ನಾಕು ಕಿಡಕಿ ಇವೆ.

ಶೋರೂಮಲ್ಲಿ ಜುಪಿಟರ್ ಅಂತ್ ಗಾಡಿ ಇದೆ.

ಇಲ್ಲಿ ಒಂದು ಗುಡಿಸ್ ಸಲು ಇದೆ.

ಆ ಕಡೆ ಒಂದು ಬೈಲ್ ಗಾಡಿ ಇದೆ.

ಇಲ್ಲಿ ಏನು ನೀರು ಹರ್ತ ಇವೆ ಅಲ್ ಗುಡಿಸಲು ಇದೆ.

ಮತ್ತು ಒಂದು ಏನೋ ಬ್ಯಾನರ್ ಮೇತ್ಸಿನ್ದಿದೆ ಈ ಕಡೆ ಕಟ್ಟಿಗೆಗಳು ಬಿದ್ದಿವೆ.

ಒಂದೆರಡು ಮೂರು ನಾಲ್ಕು ಐದು ಆರು ಫ್ಲೋರ್ ದಿದೆ.